ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಆಟದ ಮೈದಾನ.

ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ರೂಮ್ .

ಒಬ್ಬ ನಿಂತಿದಾನೆ ಆತಗೆ ಹೂವಿನ ಹಾರ ಹಾಕಿರುತ್ತಾರೆ.

ಮತ್ತು ಮುಂದ್ಗಡೆ ಒಂದು ಪಾರ್ಕ್ ಇರುತ್ತದೆ.

ಆ ಕಾರ್ಯಕ್ರಮದಲ್ಲಿ ಮೂವರು ಶಿಕ್ಷಕಿಯರು ನಿಂತಿದ್ದಾರೆ.

ಆಫೀಸ ಅಲ್ಲಿ ಐದು ಜನ ಆಫೀಸರ್ಸ್ ಇರ್ತಾರೆ.

ಮತ್ತು ಸೈಕಲ್ ಗಳು ತುಗೊಂಡ್ ಒಡಾಡತಿದಾರೆ.